ಹಾಗು ಅಲ್ಲಿ ಸಾಕಷ್ಟು ಕಂಬಗಳನ್ನು ಕಾಣಬಹುದು.

ಆ ಕೊಠಡಿಯಲ್ಲಿ ಸಾಕಷ್ಟು ಚೇರ್ ಹಾಗು ಬೆಂಚ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಸಾಕಷ್ಟು ಫ್ಯಾನ್ ಹಾಗು ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಆ ಶೆಲ್ಫ್ ಹಳದಿ ಬಣ್ಣದಿಂದ ಕೂಡಿದೆ.

ಅದರ ಹೆಸರು ಪಾಮ್ ಗ್ರೆಪ ರೆಸ್ಟೋರೆಂಟ್ .

ಇದು ಒಂದು ಜಿಮ್ ಅಲ್ಲಿ ಸಾಕಷ್ಟು ಎಕ್ಸಸೈಜ್ ಮಾಡುವ ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗೂ ಅದರ ಸುತ್ತಲು ಕಟ್ಟಡಗಳು ಕೂಡ ಇವೆ.

ಅದರ ಹೆಸರು ಪ್ರೋ ಕಾರ್ ಕೇರ್ .

ಹಾಗು ಅಲ್ಲೊಂದು ಸ್ಟ್ರೀಟ್ ಲೈಟ್ ಇದೆ.

ಅಲ್ಲಿ ಸಾಕಷ್ಟು ಎಕ್ಸರ್ಸೈಜ್ ಮಾಡುವ ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಎರಡು ಕಾರ್ ನಿಂತಿವೆ.

ಹಾಗು ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಹಾಗು ಅವರ ಕಾಲಿನಲ್ಲಿ ಸ್ಕೇಟಿಂಗ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಹಣ್ಣುಗಳು ಎಣ್ಣೆ ಜ್ಯೂಸ್ ಹಾಗೂ ತರಕಾರಿಗಳನ್ನು ಕಾಣಬಹುದು.

ಹಾಗು ನೆಲ ಹಸಿರು ಬಣ್ಣದ ಹುಲ್ಲಿನಿಂದ ತುಂಬಿದೆ.

ಹಾಗು ಸೈಡಿನಲ್ಲಿ ಮತ್ತೊಂದು ಸಿಮ್ಮಿಂಗ್ ಪೂಲ್ ಇದೆ.

ಅಲ್ಲಿ ಒಂದು ಕಪ್ಪು ಬಣ್ಣದ ಫ್ಯಾನ್ ಇದೆ.

ಹಾಗು ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿವೆ.

ಹಾಗೂ ಅವರೆಲ್ಲ ಕುರ್ಚಿಯ ಮೇಲೆ ಕುಳಿತು ಕೊಂಡಿದ್ದಾರೆ.

ಅದರ ಮೇಲೆ ಹಸಿರು ಬಣ್ಣದ ಬಾಕ್ಸನ್ನು ಇಟ್ಟಿದ್ದಾರೆ.

ಅದರ ಮೇಲ್ ಕೂಡ ಬುಕ್ಸ್ ಗಳಿವೆ.

ಹಾಗೂ ಗೋಡೆಯ ಮೇಲೆ ಸ್ಟಿಕರ್ಸ್ ಗಳನ್ನು ಅಂಟಿಸಿದ್ದಾರೆ.

ಹಾಗು ಅಲ್ಲಿ ಸಾಕಷ್ಟು ಚೇರ್ ಹಾಗು ಟೇಬಲ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಒಂದು ಸ್ಟಾರ್ ಅನ್ನು ಕಾಣಬಹುದು.

ಅಲ್ಲಿ ಮೂರು ಎ_ಟಿ_ಎಂ ಮಷೀನ್ ಗಳನ್ನು ಕಾಣಬಹುದು.

ಆ ಊಟದ ಹೆಸರು ಚಿಕನ್ ತಂಗ್ಡಿ ಕಬಾಬ್.

ಅದರ ಸುತ್ತ ಮುತ್ತಲು ಗಿಡ ಮರಗಳಿವೆ.

ಹಾಗು ಅಲ್ಲಿ ಸಾಕಷ್ಟು ಕಾರ್ ಗಳು ನಿಂತಿವೆ.

ಹಾಗು ಸೆಲ್ಫಿ ನಲ್ಲಿ ಪೇಪರ್ಸ್ ಗಳನ್ನು ಇಟ್ಟಿದ್ದಾರೆ.

ಅಲ್ಲಿ ಸಾಕಷ್ಟು ಜನರನ್ನ ಕೂಡ ಕಾಣಬಹುದು.

ಹಾಗು ಅಲ್ಲೊಂದು ವೀಲ್ ಚೇರನ್ನು ಕಾಣಬಹುದು.